ಇದು ಬುಕ್ ಸ್ಟೋರ್ ನಾವು ಸ್ಕೂಲ್ ಗೆ ಹೋಗ್ಬೇಕಾದ್ರೆ ಅಂಗಡಿಗಳಲ್ಲಿ ಬೈಂಡ್ ಬುಕ್ ಪೆನ್ ಪೆನ್ಸಿಲ್ ರಬ್ಬರ್ ಜಾಮೆಟ್ರಿ ಈ ತರ ಸಣ್ಣ ಪುಟ್ಟ ತಗೋತಾ ಇದ್ವಿ. ಇತ್ತೀಚಿಗೆ ಹಮ್ ಬುಕ್ಸ್ ಗಳು ಜಾಸ್ತಿ ಆಗಿದೆ ದೊಡ್ ದೊಡ್ಡ್ ಬುಕ್ ಗಳು ಇವನ್ನೆಲ್ಲ ತಗೊಂಡು ಓದ್ .

ಇದು ಸರಕಾರಿ ನ್ಯಾಯಾಲಯ ಈಚೆಗೆ ನ್ಯಾಯಾಲಯದಲ್ಲಿ ಗಲಾಟೆ ಮಾಡ್ಕೊಂಡು ಹಳ್ಳಿಗಳಿಂದ ಜಾಸ್ತಿ ಪ್ರಕರಣಗಳು ದಾಖಲಾಗುತ್ತ ಇದೆ.